ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋಗುವ ನಾನು ಅದಕ್ಕಿಂತ ನಿಮ್ಗೆ ಕರೆ ಮಾಡ್ತೇನೆ ಹೋಗುದ್ ನೆನಪು ಮಾಡ್ತೇನೆ . ಸರಿ ಸರಿ ಆಯ್ತ ಆಯ್ತು.

Hello ಕವಿತಾನ? ಹ ಹ ಅಕ್ಕ ಅರಾಮಿದಿರ ಅಕ್ಕ? ಹ ಅರಮದೇವ್ ವಾ ನೀವ್ ಅರಾಮಿದಿರ? ಅರಾಮಿದೇನ್ ನೋಡಕ್ಕ ಏನ್ ಬಾಳ ದಿವ್ಯಸಕ್ಕ ಅರಾಮಿದಿರ? ಹ ಅರಮದಿವಾ ಎನ್ ಚಾ ಆಯ್ತಾ? ಆಗೆೇತ್ ನೋಡಕ ನಿಮ್ದ? ನಮ್ದೂ ಆತ್ ನೋಡ್ ಈಗ ಏನು ಏನ್ ತಿಂದ್ರಿ? ಈಗ ಮಂಡಕ್ಕಿ ತಿಂದ್ವಿ ನೋಡಕ್ಕ ನಿಮ್ದು नास्ता ? ನಾಂದು ಇಲ್ ತಾಲಿಪಟ್ಟಿ ಮಾಡಿದ್ದೆ ಬೆಳಗ್ಗೆ ಎಲ್ಲಾರಗೂ ತಾಲೀಪಟ್ಟಿ ಕೊಟ್ಟು ನಾನೂ ತಿಂದೆ ಚಾ ಮಾಡಿದ್ದೆ.

ಚಾ ಕುಡದು ಇದು ಮಾಡಾತ್ತಿದ್ದೆ ಮಕ್ಳ ಇದಕ್ ಸಾಲಿಗ ಹೋಗಿದ್ರನ?

ಶಾಲಿಗೆೇ ಹೋಗಿದ್ರಕ್ಕ ಈಗ್ಬಂದಾರ tuition ಗ್ .

ಸಂಜುನ್ ಸಾಲಿ ಎಷ್ಟ್ ಗಂಟೆತನ? ಸಂಜೂಂದೂ ಬೆಳಗ್ಗೆ ಒಂಬತ್ ಗಂಟೆಕ ಚಲುವಾಕತ ಅಕ್ಕ.

ಬೆಳಗ್ಗೆ ಒಂಬತ್ ಗಂಟೆಗ್ ಚಲುವಾಗಿ ಸಾಯಂಕಾಲ ನಾಕ್ ಗಂಟೆಯಂದ್ರ ಬರ್ತಾರಕ್ಕ ಮನಿಗೆ .

ಹ್ಮ್ ಸುಭಾಶಂದು ಹತ್ ಗಂಟೆಯಿಂದ ಐದ್ ಗಂಟೆನಕ ಅವ್ನ್ದು ಅವ್ನ್ದ್ ಸ್ವಲ್ಪ timing change ಆಕತಕ್ಕ ಇಕಿಯಂಗಲ್ಲ . ಈಗ್ ಅಂದ್ರೂ ಹುಡ್ಗೂರ್ಗೇ ಬಾಳ ಇದು ಕೊಡ್ತರ್ವಾ ಅವ್ ಪಾಟ ಮಾನ್ಯಗ ಮಾಡಕ ಬಾಳ ನಮ್ಮ ನಾವು ಸಣ್ಣೋರಿದ್ದಾಗ.

ಅಂತವೆಲ್ಲ ಎಲ್ಲೇ ಇದ್~ ಇದ್ವು ಸನ್ನೋರಿದ್ದಾಗ ಆವಾಗ ನಾವು ಮುಂಜೇನೆೇನ್ ಸಾಲಿಗ್ ಹೋಬಕಂದ್ರ ಬೆಳಿಗ್ಗೆ ಯೋಳ್ಗಂಟೆ. ಓದೋದ ಬರಿಯೋದ ನಮಗ್ ನಮ್ಮಷ್ಟಕ್ ನಾವ ಅವಗ್ ಹೇಳ್ಕೊಡೋರ್ ಸೈತ್ ಇರ್ಲಿಲ್ ನಮಗ. ಈಗ ಏನೊಂದ್ ಮಾನ್ಯಗ್ ಹೇಳ್ಕೊಡ್ಲಿಕ್ಕಂದ್ರ್ ನಡ್ಯಂಗಿಲ್ಲ ಹಂಗೈತಿ ಜೀವ್ನ . ಈಗಿನ್ ಮಕ್ಳು ಎಲ್ಲ ಒಂದ್ ಎನ್ ಇದೆ ಇಲ್ಲಾ ಅಂದ್ರುನೂ ನಡ್ಯಂಗಿಲ್ಲಾ. ಬೆಳಿಗ್ಗೆ ತಾಸು ತಾಯ್ಗುಳೆಲ್ಲಾ ಅದಕ್ಕ ನಿಲ್ಬಕು ಅವ್ರಿಗ್ ready ಮಾಡಕ tiffin ಎಲ್ಲಾ . ಅವಗೆಲ್ಲಾ ನಮಗ ಏನೂ ಸೌಕರ್ಯಗಳಿರ್ಲಿಲ್ಲಾ ನಾವ್ ಶಾಲಿ ಕಲಿಯೋ ಹೊತ್ನ್ಯಾಗ ಏನ್ ಸೌಕರ್ಯ ಏನೂ ಇರ್ಲಿಲ್ಲಾ. ತಂದೆ ತಾಯಿ ಎಷ್ಟ್ ಇದು ಕಷ್ಟಪಟ್ ನಮ್ನ್ ಒದ್ಸಿದ್ರ ಅಷ್ಟ ರೊಕ್ಕ ಕೊಡಾಕ್ ಆಕ್ಕಿದ್ದಿಲ್ಲಾ fees ಈಗೆಲ್ಲ ಈಗೆಲ್ಲಾ fees ಅದ್ ಮತ್ ಹಂತಾದಂತ ಹಿಂತಾದ್ ಕಲ್ಸಾಕಂತಾ ಏನೆನೋ ಕಲ್ಸಾಕ್ ಎಷ್ಟೆಷ್ಟೋ ರೊಕ್ಕ. ಹೌದ್ ಅವಾಗ ಆತ ಈಗಿನ ಒಂದ್ ತಿಂಗ್ಳದ್ auto ದ ಇದನ್ನ ಕ~ charge ನಾವ್ degree ಗ್ ಕೊಟ್ಟಿದ್ವಿ ಅವಾಗ . ಹಾ ಶಾಲಿನ ಕಲ್ತ್ ಹೋಬಿಡ್ತಿದ್ರು ಹೆಣ್ಮಕ್ಳ್ ಆವಾಗ . ಶಾಲಿನ ಮುಗಿತಿತ್ತು ಈಗ ನಾವ್ ಬ~ ಯವಗಂದ್ರ ಎರಡುವರಿ ರೂಪಾಯ್ಕೊಂದ್ note book ಇದ್ದುವು ಅವಾಗ ನಮ್ವಾ ಯವಾಗ್ ಯೋಳ್ನೇ class ಇದ್ದಾಗ. ಈಗ ಇಪ್ಪತೈದ ರೂಪಾಯಿಗ ಒಂದ್ ಬರಂಗಿಲ್ಲ ಈಗ. ಬರಂಗಿಲ್ಲ ಈಗ್ ಇಪ್ಪತೈದ ರೂಪಾಯಿಕ್ ಒಂದ್ ಬರಂಗಿಲ್ಲಾ. ಆಮೇಲ್ ಅಲ್ಲ ನಡಕೋ ಎಷ್ಟ ದೂರರ kilometer ಇರ್ಲಿ ಹೆಂಗರ ಯಾಕಿರ್ಲಿ ಮಳಿ ಇರ್ಲಿ ಎನರ ಶಾಲಿಗ್ ಹೋಗದ್ವಾ ಒಟ್ಟ ಈಗ ಮನಿ ಮುಂದ್ ಬಾಕಲ್ಗ್ auto ಬಂದ್ bag ಒಯ್ದ್ ಇಡಬಕ್ ಹುಡ್ಗುರ್ಗೆ.

ಹೌದ ಪ್ರಾಮುಖ್ಯತೆ ಬಾಳ್ ಇತ್ತ ಎಲ್ಲರೂ ಹಿಂಗ್ ಮಾಡ್ತಿದ್ರು ಇದ್ರ್ ಸಾಲಿಗೆೇ ಹೋಕ್ಕಿದ್ರು ಸರ್ಕಾರಿ ಸಾಲಿಗೆೇ ಹೋಕ್ಕಿದ್ರು. ಹೋಗ್ತಿದ್ರು ಈಗೆಲ್ಲಾ . School private School ಇವೆಲ್ಲಾ ಇದ್ದಿದ್ದಿಲ್ಲ ಸಂಸ್ತಾ ಹೆಂಗಂದ್ರೀಗ ಒಂದೊಂದ ಊರಿಗೆ ಒಂದೊಂದ ಊರಿಗೆ ಹತ್ತು ಹನ್ನೆರಡು ಸಂಸ್ತ ಆಗ್ಯಾವಿಗ. ಸಂಸ್ತ ಆಗ್ಯವೂ ಒಂದ್ ಊರಿನ್ಯಗನ ಒಂದ್ ಊರಿನ್ಯಗನ ಹತ್ತ ಹನ್ನೆರಡು ಸಂಸ್ತ ಒಂದ ಊರ್ನ್ಯಾಗೆನಾ ಅಷ್ಟಷ್ಟು ರೊಕ್ಕ ಕೊಟ್ ಕೊಟ್ ಹಚ್ಚೋದ್ ಸಾಲಿಗ ಹುಡ್ಗುರ್ಗೆ ಹ್ಯಾವಗ್ ಬಿದ್ದಂಗ ಒಂತರಾ ಇದುನ್ನ ವ್ಯವಹಾರ ಮಡಾಕತ್ಬಿಟ್ಟಿದರ ಶಾಲೀದ. ಹೌದ ಇದ ವ್ಯಾಪಾರ ಆದಂಗಾಗೆೇತೀಗ ಎಲ್ಲರೂ ಆ ಕನ್ನಡ ಇದಕ್ಕನ ಅ ಸರ್ಕಾರಿ ಸಾಲಿಗ ಹೋಬಕಾಗಿತ್ತು ಬೆಳಿಗ್ಗೇ ಯೋಳ್ ಗಂಟೆ ಇಂದ ಹನ್ನೆಳ್ದ್ ಗಂಟೆತನ. ಅದೂ ಹೆಂಗ ನಮ್ಮನ್ಯಾಗ ಅವ್ಗುಳು ಏನು ಅವ್ರೇನೂ ಮಾಡ್ತಿದ್ದಿಲ್ಲ ನಾವಾ . ಅದೂ ಹೆಂಗ ನಮ್ಮನ್ಯಾಗ ಅವ್ಗುಳು ಏನು ಅವ್ರೇನೂ ಮಾಡ್ತಿದ್ದಿಲ್ಲ ನಾವಾ . ಅಲ್ಲ ಒಂದ್ ರೊಟ್ಟಿ ಒಂದ್ ರೊಟ್ಟಿನ ಕೊಡ್ತಿದ್ದಿಲ್ಲ ಅವಗೆಲ್ಲಾ ಕೂಡ್ ಮನ್ತನಗಳು ಈಗೆಲ್ ಬರ್ತಾವು ಕೂಡ್ ಮನ್ತನ್ಗುಳು. ಹೌದ್ .

ಹೌದ್ ಅವಿಬಕ್ತ ಕುಟುಂಬ ಇದ್ವು ಅವಾಗ. ಇದ್ವು ಇದ್ವು ಅಕ್ಕ ನಮ್ ದೊಡಪ್ಗುಳು ಎಲ್ಲಾರೂ ಜೊತಿ ಜೊತಿಯಾಗಿರೋರ್ ಆವಾಗ ಎಲ್ಲಾರ್ಕ್ಕೂ ಅಷ್ಟ್ ಹೆದ್ರಿಕಿ . ಹೌದ್ ಒಂದ್ ಮನ್ಯಗ ಒಂದ್ ಮನ್ಯಗ ಒಂದ್ ಐದಾರ್ ಹುಡ್ಗೂರ್ ಇರ್ತಿದ್ವು ಶಾಲಿಗೋಗೋವು ಬೆಳಿಗ್ಗೆ ಎದ್ ಕುಡ್ಲೆನ ಲಗು ಲಗು ಜಳಕಾ ಮಾಡಿ ನಾವ ಜಳ್ಕಾ ಮಾಡುದು ನಾವ ತಲಿ ಬಾಚ್ಕೊಳುದು . ಊರಾಗ ಗಂಟಿ ಹೊಡದ್ರ್ ಇಡೀ ಊರಿಗೆೇ ಕೇಳಸ್ಬಕ .

ಏ ಸಾಲಿ ಚಲು ಆತ್ ಇಲ್ಲೇ ಇದೀರ್ ನಿವೂ ಅನ್ನತ್ಲೆ ಮುಟ್ ಕಿತ್ ಓಡೋದ್ ನಾವು ಎಲ್ ಒಂದ್ cycle ಇದ್ದಿದ್ದಿಲ್ಲಾ ಪಾಟಿ ಚೀಲ ಹಾಕ್ಕೊಂಡ್ ಓಡೋದ ಓಡೋದ ಓಡೋದ ಓಡೋದ ಒಂದ್ ಚಪ್ಪಲ್ ಇರ್ತಿದಿಲ್ ಕಾಲಾಗ . ಭಾಳ ಇದು ಐತಕಾ ಮುಂದ್ವರ್ದತಿ ಹಂಗಂತೇಳಿ ಆಯ್ತಾ ಅಕ್ಕ. ಹ್ಮ್ ಹ್ಮ್ ಇಡತನ್ ತಗ ಮತ್ ಕೆಲಸೈತ್ ಬಾಳ್ ಕೆಲಸೈತ್ ಇಡತೇನ .

ಹಾ, ಹಾ.

ನಾವ್ ಕೂಡ ಚೆನ್ನಾಗಿದ್ದೇನೆ, ಮನೇಲೆಲ್ಲಾ ಹೇಗಿದ್ದಾರೆ? ಹ ಚೆನ್ನಾಗಿದ್ದಾರೆ, ನಿಮ್ಮ ಮನೆಯಲ್ಲಿ? ನಂದು ಮನೇಲಿ ಕೂಡ ಚ~ ಚನ್ನಾಗಿದ್ದಾರೆ.

ಹಾ ಆಯ್ತ್ ಆಯ್ತ್, ಮತ್ತೆ ಮೊನ್ನೆ ನೀನ್ travel ಮಾಡಿದ್ಯನ್ತೇ ಅಲ್ಲ. ಹಾ ಹೌದು ರಜೆ ಇತ್ತಲ್ಲ.

ಆವತ್ತು Kudremukh ಹೋಗಿದ್ದು ಹಾಗೆ. ಆಹ್ ಒಳ್ಳೆದುಂಟಾ place ? ಹಾ ಒಳ್ಳೆದುಂಟು place ಅಲ್ಲಿ, nature ಎಲ್ಲ. ಹೌದಾ ಎಷ್ಟು ಗಂಟೆಗೆ ಹೊರಟ್ಟಿದ್ದಿ?

ಆಹ್ ಒಂದು ಗಂಟೆಗೆ, ಒಂದು ಗಂಟೆಯಲ್ಲಿ ಮುಟ್ತೇವೆ ನಾವ್ ಹಾಗೆ. ಹಾಗೆಯಾ . Bike ಅಲ್ಲಿ ಹೋಗುದಾ ಆ ಅಲ್ಲಿಯ ಪರಿಸರ ಎಲ್ಲ ಉಂಟಲ್ಲ ಚನ್ನದು ಉಂಟು. ಹಾ ಹೌದಾ ಮತ್ತೆ ಬೇರೆ, ಬೇರೆ ಎಲ್ಲಿಗೆ ಹೋಗಿದ್ಯಾ?

ಬೇರೆ ಈ side ಏ ಎಲ್ಲ, Manipal ಆ side ಎಲ್ಲ ಹೋಗುದ್ ಹಾಗೆ.

ಹೋಗ್ತೇನೆ ಅಂದ್ರೆ, ಈಗೆಲ್ಲ place ಕ್ಕಿಂತ ಅಂದ್ರೆ ಪರಿಸರದಲ್ಲಿ ಆ side ಎಲ್ಲ ಹೋಗುವಾಗ ಚನ್ನದು ಆಗ್ತದೆ ಹಾಗೆ. ಹಾಗೆ ಹ್ಮ್.

ಮತ್ತೆ ಇನ್ನು ಹೋಗುವ plan ಏನ್ ಉಂಟಾ?

Exam ಉಂಟಲ್ಲ ಹಾಗೆ ಮತ್ತೆ exam ಆದ್ಮೇಲೆ ನೋಡ್ಬೇಕು ಹಾಗೆ. ಹೌದಾ ರಜೆ ಅಲ್ಲಿಯ?

ಹಾ friends ಒಟ್ಟಿಗೆ ಹೋಗುದು ಹಾಗೆ, ಇವಾಗ ಪರೀಕ್ಷೆಗೆ ತನಕ ಆಗಿದೆ ಅಷ್ಟೇ . ಹಾ ಎಲ್ಲಿಗೆ ಅಂತ plan ಆ decide ಆಗಿದೆ?

ಅದೆ ಆ side ಎ ನೋಡ್ಬೇಕು ಆಗುಂಬೆ side ಎಲ್ಲ. ಹಾ ಹಾಗೆ. ಹ್ಮ್, ಅದೇ ನನ್ಗೆ ಕೂಡ ಹೋಗ್ಲಿಕ್ಕೆ ಮನಸ್ಸು ಉಂಟು ಆದ್ರೆ ಯಾವ್ place ಒಳ್ಳೆದುಂಟು ಅಂತ ಗೊತ್ತಿಲ್ಲ, ಅದ್ಕೆ ನಿನ್ ಅತ್ರ ಕೇಳುವ ಅಂತ.

ಹಾ ನೀವ್ ಯಾವ್ದ್ರಲ್ಲಿ ಹೋಗೋದು, ನಿಮ್ಗೆ friends ಒಟ್ಟಿಗೆವಾ ಅಲ್ಲ?

ಹಾ ಮನೆಯವ್ರ ಒಟ್ಟಿಗೆವ ಹಾಗೆ. ಹಾಗೆ ಯಾವ್ದು ಒಳ್ಳೇದಾಗ್ತದೆ. ಹೋಗುವಾಗ ಚಂದ ಆಗ್ತದೆ ಆಗೇ, friends ಎಲ್ಲ ಇದ್ರೆ ಗಮ್ಮತ್. ಹಾ ನಾನ್ ಹೋಗಿದ್ದೆ ಅದೇ, ಇದ್ರಲ್ಲಿ ಆವಾಗ ಹೋದದ್ ಆವತ್ ಯಾವಾಗ school days ಅಲ್ಲಿ ಹೋದದ್ದು ನಾನು .

ಹಾ friends ಒಟ್ಟಿಗೆ ಹೋದದ್ದು ಅದೇ, last ಹೋದದ್ದು.

ಹೋದದ್ದು ಅದೇ ದೂರ trip .

ಅಲ್ಲ ಈಗ Dandeli ಅಲ್ಲಿಗೆ ಎಲ್ಲ ಹೋಗಿ. ಯಾವ್ದು? Dandeli .

ಹಾ ಒಳ್ಳೆ ಉಂಟು ಅಂದ್ರೆ ಕುಟುಂಬದವರ ಒಟ್ಟಿಗೆ ಹೋಗಿ place ಎಲ್ಲ ಒಳ್ಳೆದುಂಟು, ಹಾ ಹೊ~ ಹೋಗಿದ್ದೇನೆ.

ಆ ಇದು ಊಟ ಎಲ್ಲ ಒಳ್ಳೆ ಉಂಟಾ?

ಎಲ್ಲ ಒಳ್ಳೆ ಉಂಟು ಹಾಗೆ. ಹಾ ಮತ್ತೆ ಇದು ಹ್ಮ್, room ಎಲ್ಲ ಸಿಗ್ತದಾ?

ಹಾ ಬಾಡಿಗೆ ಕಮ್ಮಿ, ಕಮ್ಮಿಯಲ್ಲಿ ಕೊಡ್ತಾರೆ ಅವ್ರು.

ಅವರೆ place ತೋರಿಸ್ಲಿಕ್ಕೆ ಬರ್ತಾರಾ ಯಾರದ್ರೂ? ಹಾ guide ಮಾಡ್ಲಿಕೆ ಬರ್ತಾರೆ. ಬರ್ತಾರಾ ಹ್ಮ್ ಅದೇ, ಹಾಗೆ .

ಹ್ಮ್, ಆಯ್ತು ಇನ್ನೊಮ್ಮೆ ನೋಡುವ call . ಹಾ ಅದೇ ತುಂಬಾ ದಿವಸ ಆಯ್ತಲ್ಲಾ ಹಾಗೆ call ಮಾಡಿದ್ದು.

ನಾನ್ ಹುಷಾರಿದ್ದೇನೆ. ನೀನು ಹೇಗಿದ್ದೀಯಾ? ನಾನ್ಸ ಹುಷಾರಿದ್ದೇನೆ.

ಏನಿಲ್ಲ, ಕುತ್ಕೊಂಡೆ.

ಹಾ ಮತ್ತೆ, ನಮ್ಮ office ಅಲ್ಲಿ ಪ್ರವಾಸ plan ಮಾಡ್ತಿದ್ದಾರೆ ಅಲ್ಲಾ? ಹೌದು ಕಣೇ, ನನ್ಗೆ ಕಾಲ್ ಬಂದಿತ್ತು.

ಇಲ್ಲ. ನೀನ್ ಬರ್ತೀಯಾ? ನಾನು ಬರುವ ಅಂತ ಯೋಚನೆ ಮಾಡ್ತಾ ಇದೇನೆ. ಒಳ್ಳೇ ಜಾಗ ಇದ್ರೆ ಹೋಗುವ ಅಂತ. ಹೌದಾ? ನೀನು ಬಂದ್ರೆ ನಾನ್ಸ ಬರ್ತೇನೆ. ಹೌದಾ? ಅದೇ ನಂದೇನ್ ಗೊತ್ತಾ ನಂದ್ ಅಕ್ಕ ಕೂಡ ಬರ್ತೇನೆ ಅಂತ ಹೇಳಿದ್ಲು. ನಾನು ಅವಳ್ ಜೊತೆ ಹೇಳಿದೆ, ನಮ್ದು office ನಿಂದ trip ಹೋಗ್ತಿದೇವೆ ಅಂತ. ಹಾಗೆ ಅವರೂ ಕೂಡ ನೋಡುವ, ನಾನು ಆದ್ರೆ ಬರ್ತೇನೆ ಅಂತ ಹೇಳಿದ್ರು, ಹಾಗೆ.

ಜಾಗ ಯಾವುದಂತ ಗೊತ್ತುಂಟಾ? ಜಾಗ ಹೇಳ್ಲಿಲ್ಲ ಕಣೇ, ನಾನ್ ಅದೇ ನಿಂಗೆ call ಮಾಡಿ ಕೇಳುವಾ ಅಂತ ಇದ್ದೆ.

ಹೌದಾ? ನಂಗೆ ಕೇಳಿದ್ರು, ಅದಕ್ಕೆ ನಾನು ಮಡಿಕೇರಿ suggestion ಕೊಟ್ಟೆ. ಹೋ ಮಡಿಕೇರಿ ಒಳ್ಳೇ place . ಇವಾಗಂತೂ ತುಂಬ ಚಳಿ ಕೂಡ ಇರ್ತದಲಾ?

ಹೌದು. ಮಡಿಕೇರಿ ತುಂಬಾ ಒಳ್ಳೇ place . ಹೌದು, ನಾನ್ ಅಕ್ಕನ್ ಜೊತೆ ಹೇಳಿದ್ರೆ, ಅವಳು ಇವಾಗ್ಲೇ ಹೇಳ್ತಾಳೆ, ನಾನೂ ಬರ್ತೇನೆ ನಾನೂ ಬರ್ತೇನೆ ಅಂತ. . ಹೌದಾ? ಹೇಗೆ ಹೋಗುದು ನಾವು ಹೋಗುವುದಾದ್ರೆ? ನಾವು ಹೋಗುದಾದ್ರೆ bus ಅಲ್ಲಿ ಹೋದ್ರೆನೆ ನಮ್ಗೆ ತುಂಬ ಖರ್ಚು ಸ್ವಲ್ಪ ಕಡಿಮೆ ಆಗ್ತದೆ.

ಹೌದು. ಅಂದ್ರೆ, ನಾವು ತುಂಬ ಜನ ಇರ್ತೇವಲ್ಲಾ?

ಹಾಗೆ car ಅಲ್ಲೆಲ್ಲಾ ಹೋದ್ರೆ, ತುಂಬ ಖರ್ಚು ಜಾಸ್ತಿ.

ಹೌದು, ನಾವು ಒಂದು twenty, fifteen members ಇದ್ದೇವೆ ಅಲ್ಲಾ?

So bus ಸೆ ಮಾಡ್ಕೋಬೇಕೇ. ಹೌದು. ಊಟದ ವ್ಯವಸ್ಥೆ ಎಲ್ಲ ನೋಡ್ಕೋಳ್ಬೇಕು. ಹ್ಮ್ ಹೌದು. ಅದು hotel ಗೆ ಹೋಗ್ಬೇಕು, ಇಲ್ಲದ್ರೆ ಮಾಡುದು, ಆ ತಕೊಂಡು ಹೋಗುದು, ತುಂಬ ಕಷ್ಟ ಆಗ್ತದೆ bus ಅಲ್ಲಿ. ಹೌದು. ಮತ್ತೇನ್ ಗೊತ್ತಾ? ನಾವು ನಾವೇ ಮನೆಯಲ್ಲಿ ಏನಾದ್ರೂ ಒಂದು ಹೊಸದೊಸಾತು ತಿಂಡಿ ಎಲ್ಲ ಮಾಡ್ಕೊಂಡು ಹೋಗಿ, ಒಟ್ಟಿಗೆ ಅಲ್ಲಿ ಕೂತ್ಕೊಂಡು ತಿನ್ನೋದ್ರಲ್ಲಿ ತುಂಬ ಮಜ ಇರ್ತದೆ ಕಣೇ.

ಯಾರು ಎಲ್ಲರೂ ಮಾಡಿ ತರ್ಬೇಕು, ಒಬ್ಬೊಬ್ಬ್ರು ಒಂದೊಂದು ತಿಂಡಿ ಮಾಡಿ ತಕೊಂಡು ಬಂದ್ರೂ, ಎಲ್ರೂ ಒಟ್ಟಿಗೆ ತಿನ್ಬೋದಲ್ಲಾ? ಹೌದು ಅದೇ, ಅದೌದು. ಮತ್ತೆ ಅದ್ರದ್ದುಸ ನಮ್ಗೆ ಖರ್ಚು ಉಳೀತದೆ. ಹ್ಮ್. ನಾವು ಮತ್ತೆ ಹೇಗೆ ಹೋಗುದು? Saturday ಹೋಗಿ Sunday ಬರುದಾ, ಅಲ್ವಾ one day trip ಆ?